ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾರೆ.

ನೆಲಕ್ಕೆ ಹಾಸಿರುವ ಹಸಿರು ಬಣ್ಣದ ಬಟ್ಟೆಯನ್ನು ನಾವು ಇಲ್ಲಿ ಕಾಣುತ್ತಿದ್ದೇವೆ.

ಕೆಂಪು ಬಣ್ಣದ ಬೋರ್ಡ ನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ.

ಒಂದು ಬಣ್ಣ ಬಣ್ಣದ ವಿವಿಧ ಹೆಣ್ಣು ಮಕ್ಕಳ ಆಭರಣಗಳನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ.

ಕೆಲವ ಕೆಲವು ಹೆಂಗಸರು ಇಲ್ಲಿ ನಿಂತಿರುವುದನ್ನು ನಾವು ಇಲ್ಲಿ ಕಾಣುತ್ತಿದ್ದೇವೆ.

ಬಿಳಿ ಮತ್ತು ಹಸಿರು ನೀಲಿ ಕೆಂಪು ಬಣ್ಣದ ಬೋರ್ಡ್ ಅನ್ನು ಇಲ್ಲಿ ನಾವು ಇಲ್ಲಿ ಕಾಣುತ್ತಿದ್ದೇವೆ.

ನೀಲಿ ಬಣ್ಣದ ಗೋಡೆಯನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ.